ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಂದು ಬಸ್ ಸ್ಟಾಂಡ್ ಇರಬಹುದು. ಇಲ್ಲಿ ಹಲವಾರು ಬಸ್ಸುಗಳು ನಿಂತಿದ್ದಾವೆ ಮತ್ತೆ ಕಾರುಗಳು ಸಹ ನಿಂತಿದ್ದಾವೆ ಇದರ ಸುತ್ತ ಮುತ್ತ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿ ಕಾಯಿಸುತ್ತಿದ್ದವೇ. ಇಲ್ಲಿ ಹಲವಾರು ಗಿಡಗಳು ತುಂಬಾ ಹಚ್ಚ ಹಸಿರಿನಿಂದ ಕೂಡಿದ್ದಾವೆ .

ಈ ಚಿತ್ರದಲ್ಲಿ ನಮಗೆ ಕಂಡುಬರುತ್ತಿರುವುದು ಏನಂದರೆ ಇದು ದಕ್ಷಿಣ ಕನ್ನಡದಲ್ಲಿ ಕಂಡುಬರುವ ಒಂದು ಹೊಳೆಯ ಚಿತ್ರ ಇದು ಯಾವುದೊ ಒಂದು ದೇವಲಯದಲ್ಲಿ ಹೊಳೆ ಇರಬಹುದು ಇಲ್ಲಿ ಹಲವಾರು ಜನರು ಸ್ನಾನವನ್ನು ಮಾಡುತ್ತಿದ್ದಾರೆ ಮತ್ತು ನೋಡಲು ತುಂಬಾ ಅದ್ಭುತವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ದಕ್ಷಿಣ ಕನ್ನಡದ ಅತಿ ಹೆಚ್ಚು ಹೋಟೆಲ್ ಗಳಲ್ಲಿ ಇದು ಒಂದು ಹೋಟೆಲ್ ಆಗಿರಬಹುದು ಇದು ನೋಡಲು ತುಂಬಾ ದೊಡ್ಡದಾಗಿದೆ ಮತ್ತು ಇದು ಲಗಜುರಿಯಸ್ ಹೋಟೆಲ್ ಎಂದು ನಮಗೆ ಕಾಣಿಸುತ್ತದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಿರುವುದು ಒಕ್ಕಲಗೌಡ ಸಮುದಾಯ ಭವನ. ಇದು ಇರುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಬೆಳ್ಳಾರಿ ದುಗ್ಗಮ್ಮ ರೇವ ರೇವಣ್ಣ --

ಇದು ನಮಗೆ ಕಾಣಿಸುತ್ತಿರುವುದು ಅಂದ್ರೆ ಇದು ಒಂದು ಕೋಟೆಯ ರೀತಿ ಕಾಣಿಸುತ್ತಿದೆ ಮತ್ತು ಇದರ ಮೆಟ್ಟಿಲುಗಳು ನಮಗೆ ಕಾಣಿಸುತ್ತಿದೆಇಲ್ಲಿ ಹಲವಾರು ಮೆಟ್ಟಿಲುಗಳನ್ನು ಹತ್ತಿಕೊಂಡುವ ರೀತಿ ನಮಗೆ ಕಾಣಿಸುತ್ತಿದೆ ಮತ್ತು ಇದರ ಸುತ್ತಮುತ್ತ ಹುಲ್ಲುಗಳು ಹಸಿರಾಗಿದೆ ಇದು ಚಾಮರಾಜ ನಗರದಲ್ಲಿ ಕಂಡು ಬರುವ ಒಂದು ಚಿತ್ರವಾಗಿದೆ .